ಆಂ ಮತ್ತೆ ಹಂಗೆ ಅಂತ್ ಹೇಳಿ ಇದ ಪೂಜೆ ಮಾಡಕ್ಕೆ ಎಲ್ಲ ಬಂದವೆ ಇಲ್ಲಿ ಜಾಸ್ತಿ ಜನ.

ಆಂ ಎಲ್ಲ ಉಂ ನಾಳೆ ಒಮ್ಮೆ ಆಗಲಿ ಸೋಮ್ವಾರ ಒಮ್ಮೆ ಆಗಲಿ ಒಮ್ಮೆ ಶಾಲೆಗೆ ಪೋಯಿ ಹಂಗೆನೇ ಆಕ್ತಿತ್ತು ನಾ ಒಂದು ದಿನ ಕೂಡ ರಜೆ ಮಾಡ್ತಿದ್ದಿಲ್ಲೆ ಶಾಲೆಗೆನೇ ಹೋಗ್ತಿದ್ದೆ ಯಾವಾಗ್ಲು.

ಇನ್ನು ಸಲ್ಪ ಹೊತ್ತು ಇಲ್ಲೇ ಇರಮ್ಮ ಇಲ್ಲೇ ಇರಮ್ಮ ಅಂತ ಆಡ್ತಿ ಆದೆ ಜಾಸ್ತಿ ನಾವು ದೇವ್ಸ್ಥಾನಕ್ಕೆಲ್ಲ ಹೋದರೆ ಜಾಸ್ತಿ ಗಾರ್ಡನ್ ಗೆ ಹೋಗೆ ಹೋದಾಯಿ.

ಒಕೆ ಇಂಟರೆಸ್ಟ್ ಓ ಅವ ಮಾಡ್ತುಂಟಲ್ಲ ನಾನು ಮಾಡೋಕು ನಾ ಇದು ಅವ ಅವ ಮಾಡ್ರೆ ನಂ ಇಲ್ಲ ಅವ ಮಾಡಿಯೇ ನಾ ಮಾಡದೇ ಇದ್ದರೆ ಇದು ಯಾರ ಎಂತಾರು ಹೇಳ್ವೆನೋ ಅಂತ ಹಂಗೆ ಆದೆ.

ಇಲ್ಲಿ ಸುಮಾರ್ಜನ ರಿಕ್ಷಾ ಡ್ರೈವರ್ ರಿಕ್ಷಾ ಅಂದರೆ ರಿಕ್ಷಾ ಓಡ್ಸಿ ಸಂಪಾದನೆ ಮಾಡಿ ಅವರ ಜೀವನ ನಡಸ್ತಾರೆ ಈಗ ಅಂದರೆ ಗಂಡಸರು ಮಾತ್ರ ಎಲ್ಲ ಹೆಂಗಸರು ಕೂಡ ರಿಕ್ಷಾ ಓಡಸ್ತಾರೆ ನಮ್ಮಿತ್ತ ಕೂಡ ಅಂದರೆ ತುಂಬಾ ಜನ ಹೆಂಗಸರು ಕೂಡಾ ರಿಕ್ಷಾ ಓಡ್ಸಿ ಜೀವನ ಮಾಡ್ತಾವುಳ್ಳ.

ಆಂ ಅಕ್ಕ ನಂಗೊಂಥರ ಕುತೂಹಲ ಇಲ್ಲಿ ಹಂಗರೆ ಇಲ್ಲಿದ್ದಲ್ಲೆ ಇಷ್ಟು ಇದು ಎಲ್ಲ ಅಂದರೆ ಡೆಕೋರೇಶನ್ ಎಲ್ಲ ಇದ್ದರೆ ಒಳಗೆ ಅಲ್ಲಿ ಸ್ಟೇಜ್ ಲಿ ಎಲ್ಲ ಎಷ್ಟು ಲಾಯಕ್ ಆಗಿ ಡೆಕೋರೇಶನ್ ಇರತ್ತೋ ಅಂತ ಒಂಥರ ಕುತೂಹಲ ಅದರೆಲ್ಲ ನೋಡಕ್ಕಾಕನ.

ಇಲ್ಲಿ ಇದ್ದದ್ದೆಲ್ಲವ ಚೆನ್ನಗೆಲ್ಲ ಹೋದಾಗೆಲ್ಲವ ಲೋನ್ ಎಲ್ಲ ತಗಂದೇವೆ ಇದು ವ್ಯವ ಇದು ಅಂದರೆ ಹಣದ ವ್ಯವಹಾರ ಎಲ್ಲ ಮಾಡಿಕೊಂಡೇವೆ ಅಲ್ಲಿ ಹೋಗಿ ಅಂದರೆ ಸರ್ವಿಸ್ ಎಲ್ಲ ಒಳ್ಳೇ ಕೊಟ್ಟೆವೆ.

ಇದ ಐತಿಹಾಸಿಕ ಸ್ಥಳ ಎಲ್ಲ ಹಕ್ಕಲೆ ಪಕ್ಕಲೆ ಇದ್ದರೆಲ್ಲ ಲಾಯಿಕ ಅದರ ಬಗ್ಗೆ ಎಲ್ಲ ತಿಳ್ಕಣಿಕ್ಕ ಅದೆಲ್ಲ ಈಗ ಅಂದರೆ ಆಂ ಈಗ ಐತಿಹಾಸಿಕ ಸ್ಥಳಗಳಲ್ಲಿ ಸ್ಥಳಗಳಿದ್ದರೆ ಅದರ ಬಗ್ಗೆ ಅದರ ಚರಿತ್ರೆ ಎಲ್ಲ ತುಂಬ ಇದ್ದರೆ ಅದರ ಬಗ್ಗೆ ಎಲ್ಲ ತಿಳ್ಕಣಿಕ್ಕೆಲ್ಲ ಲಾಯಿಕ.